ಲೀವ್ ಸ್ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಮತ್ತೆ ಆಕ್ಸಿಜನ್ ಬಿಡುತ್ತೆ ಅದು ಹ್ಯೂಮನ್ ಬೀಯಿಂಗ್ ರೆಸ್ಪಿರೇಷನ್ ಗೆ ಹೆಲ್ಪ್ ಮಾಡುತ್ತೆ.

ಆಪಲ್ ಲ್ಲಿ ಜೀರೋ ಪರ್ಸೆಂಟ್ ಓಫ್ ಫ್ಯಾಟ್ ವನ್ ಪರ್ಸೆಂಟ್ ಆಫ್ ಪ್ರೊಟೀನ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಓಫ್ .

ಕಾರ್ಬೋ ಹೈಡ್ರೆಟ್ಸ್ ನೈನ್ ಟಿನ್ ಗ್ರಾಮ್ಸ್ ಆಫ್ ಶುಗರ್ ಥ್ರೀ ಪರ್ಸೆಂಟ್ ಫೈಬರ್ ಇರುತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ ಕಾರಣ ಕಾನ್ಸ್ಟಿಪೇಶನ್ ಕಮ್ಮಿ ಮಾಡುತ್ತೆ ಮತ್ತೆ ಕಾರ್ಡಿಯೋ ವಾಸ್ಕ್ಯುಲರ್ ಡಿಸೀಸ್ ಅವಾಯ್ಡ್ ಮಾಡುತ್ತೆ.

ಅಂಬಾಸೆಡರ್ ಕಾರ್ ನ ಹಿಂದೂಸ್ತಾನ್ ಮೋಟರ್ಸ್ ರವರು ಮ್ಯಾನುಫ್ಯಾಕ್ಟ್ರ್ ಮಾಡ್ತಾ ಇದ್ರೂ.

ಮತ್ತೆ ಎಐಟಿನ್ಥ್ ಸೆಂಚುರಿ ಲ್ಲಿ ದೆವೆಲೋಪ್ ಆಯಿತು ಮತ್ತೆ ನೈನ್ ಟೀಂತ್ ಸೆಂಚುರಿ ಮತ್ತೆ ಟ್ವೆಂಟಿ ಯೇತ್ ಸೆಂಚುರಿ ಲಿ ಆ ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು.

ಆ ಈ ಸ್ಟೋರ್ಸ್ ಲಿ ಆ ಫ್ಯಾಷನ್ ಸ್ಟೋರ್ ಆಗಿದೆ ಇಲ್ಲಿ ಸಾರೀಸ್ ಡ್ರೆಸ್ಸೆಸ್ ಎಲ್ಲ ಆ ಹುಡುಗೀರು ಹಾಕೋ ಅಂತ ಬಟ್ಟೆ ಸಿಗುತ್ತೆ.

ಆ ಇದನ್ನ ಚರ್ಚ್ ಅಂತ ಕರೀತಾರೆ ಮತ್ತೆ ಇಲ್ಲಿ ಆ ಕ್ರಿಸ್ಟಿಯಾನ್ಸ್ ಅವರು ಪ್ರೇ ಮಾಡೋ ಅಂತ ಜಾಗ ಮತ್ತೆ ಅಲ್ಲಿ ಹೋಲಿ ವಾಟರ್ ಸಿಗೋದನ್ನ ಅವರು ಪುಣ್ಯ ಕ್ಷೇತ್ರ ಅಂತ ಕರೀತಾರೆ.

ಇದೊಂದು ಮೋಸ್ಕ್ ಆಗಿದೆ ಮೋಸ್ಕ್ ಲ್ಲಿ ಯುಸುಆಲಿ ಮುಸ್ಲಿಮ್ ನಮಾಜ್ ಮಾಡ್ತಾರೆ ಅದು ಆ ಎವ್ರಿ ಫ್ರೈಡೆ ಸ್ ಅವರು ನಮಾಜ್ ಮಾಡೋಕೆ--